ಈ ಚಿತ್ರವನ್ನ ನೋಡ್ತಾ ಇದ್ರೆ ಇದು ಯಾವ್ದೋ ಒಂದು ರೆಸಾರ್ಟ್ ಅಲ್ಲಿ ತೆಗ್ದಿರೋಂತ ಫೋಟೋ ಇರ್ರ್ಬೋದು ಅಂತ ಅನ್ನಿಸ್ತಾ ಐತೆ.

ಸರ್ವೀಸ್ ಸೆಕ್ಟರ್ ಅಲ್ಲಿ ತೆಗ್ದಿರೋಂತಾ ಫೋಟೋ . ಯಾಕಂದ್ರೆ ಅಲ್ಲಿ ಒಂದಷ್ಟು ಜನ ಕಾರನ್ನ ರಿಪೇರಿ ಮಾಡ್ತಾ ಇದ್ದಾರೆ.

ಆ ಹೊಳೆ ಸುತ್ತ ಮುತ್ತ ಚಿಕ್ಕ್ ಚಿಕ್ಕ್ ಅ ಗಿಡ ಮರ ಎಲ್ಲ ಬೆಳ್ದಿದೆ.

ನಿಂತಿರೋವಂತಹ ಫೋಟೊ ಇರ್ಬೋದು ಅನ್ಸ್ತಾ ಇದೆ ಯಾಕಂದ್ರೆ ಅಲ್ಲ್ ಕೆಳಗಡೆ ಎಲ್ಲ--

ಸ್ಸೋ ಹಾಗ್ ಅನ್ಸ್ತಾ ಇದೆ ಏಂಡ್ ಜನ ಕ್ಯೂ ವೈಟ್ ಮಾಡಕ್ಕೋಸ್ಕರ--

ಆ ಆ ಹಣಾನ ಬಿಡಿಸ್ಬೇಕಾದ್ರೆ ಎ.ಟಿ.ಎಮ್. ಪಿನ್ಕೋಡನ್ನ --

ಈ ಪಿಕ್ಚರ್ ನ ನೋಡ್ತಾ ಇದ್ರೆ ನಾವ್ ಇಸ್ಸಿ ಯಾಗ್ ಐಂಡೆಟಿಫೈ ಮಾಡ್ಬಹುದು ಇದೊಂದು--

ತಂದ್ಕೊಟ್ಟಿರೊ ಕಾಂಕ್ರೀಟ್ ಮಿಶ್ರಣವನ್ನು ಹದಾ ಮಾಡ್ತಾ ಇದಾರೆ ಹದ ಮಾಡಿ ಮೇಲ್ಚಾವಣಿ ಸರಿ ಮಾಡ್ತಾ ಇದಾರೆ.

ಕ್ರಿಸ್ಚಿಯನ್ ಸಮುದಾಯದವ್ರು ಆ ಗುಡ್ ಫ್ರೈಡೆ ದಿನ ಮತ್ತೆ ಕ್ರಿಸ್ಸ್ಮಸ್ಸ್ ಹಬ್ಬದ ದಿನ ಅದಲ್ದೆ ಪ್ರತಿ ಭಾನುವಾರ ಸಹ--